ಸುತ್ತುಮುತ್ತದಲ್ಲಿ ಬಹಳಷ್ಟು ಕಟ್ಟಡಗಳು ಕಾಣಿಸ್ತಾ ಇದೆ.

ಮತ್ತು ಇಲ್ಲಿ ಒಂದು ಗುಂಬಜ್ ಕೂಡ ಕಾಣುಸ್ತಾ ಇದೆ.

ಈ ಅಂಗಡಿಯ ಮೇಲೆ ಮಿತಿಲ ಬುಕ್ಸ್ ಸೆಂಟರ್ ಎಂದು ಬರೆದಿದ್ದಾರೆ.

ಮತ್ತು ಒಂದು ಜೆರಾಕ್ಸ್ ಮಿಷಿನ್ ನ ಫೋಟೋ ವನ್ನು ಹಾಕಿದ್ದಾರೆ.

ಸುತ್ತ ಮುತ್ತದಲ್ಲಿ ಬಹಳಷ್ಟು ಮರಗಳು ಇವೆ.

ಇಲ್ಲಿ ಬಹಳಷ್ಟು ತಿನ್ನುವ ಸಾಮಾನಗಳನ್ನು ಮತ್ತು ಅಡಗಿ ಮಾಡುವ ಸಾಮಾನಗಳನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಗೇಟ್ ಇದೆ.

ಈ ನದಿಯಲ್ಲಿ ಎರಡು ಎತ್ತುಗಳು ಕಾಣಸ್ತಾ ಇದೆ.

ಇಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲೋ ಬಣ್ಣದ--

ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ ಒಂದು ಸ್ಟೇಜ್ ಇದೆ ಈ ಸ್ಟೇಜ್ ಗೆ ಬಹಳಷ್ಟು ಹೂವುಗಳಿಂದ ಅಲಂಕರಿಸಲಾಗಿದೆ.

ಈ ಅಂಗಡಿಯಲ್ಲಿ ಬಹಳಷ್ಟು ಬಟ್ಟೆಗಳನ್ನು ನೇತುಹಾಕಿದ್ದಾರೆ.

ಹೋಟೆಲ್ ನಲ್ಲಿ ಬಹಳಷ್ಟು ಜನರು ಇವೆ ಹೋಟೆಲ್ ಮುಂದೆ ಬೈಕ್ಸ್ ಗಳು ಇವೆ ಮತ್ತು ಹೋಟೆಲ್ ಗೆ ಬಹಳಷ್ಟು ಲೈಟ್ಸ್ ಗಳಿಂದ ಅಲಂಕರಿಸಲಾಗಿದೆ.

ಮತ್ತು ಈ ಮಸ್ಜಿತ್ ನಲ್ಲಿ ಬಹಳಷ್ಟು ಜನರ ಕುಂತಿದ್ದಾರೆ.

ಗೋಡೆಗೆ ಒಂದು ಸ್ಪೀಕರ್ ಕೂಡ ಹಚ್ಚಿದ್ದಾರೆ.

ಈ ಕ್ಲಬ್ಗೆ ಬಹಳಷ್ಟು ಲೈಟ್ಸ್ ಗಳಿಂದ ಅಲಂಕರಿಸಲಾಗಿದೆ.

ಮತ್ತು ಇಲ್ಲಿ ಡ್ರಮ್ಸ್ ಗಳನ್ನು ಇಟ್ಟಿದ್ದಾರೆ.

ಬಹಳಷ್ಟು ಕುರ್ಚಿಗಳನ್ನು ಇಟ್ಟಿದ್ದಾರೆ ಮೇಲೆ ಟಿಪ್ ಟಾಪ್ ಹೇರ್ ಸಲೂನ್ ಎಂಬ ಪೋಸ್ಟರ್ ಹಚ್ಚಿದ್ದಾರೆ.

ಇಲ್ಲಿ ಒಂದು ದೊಡ್ಡ ಮೈದಾನ ಇದೆ.

ಈ ಅಂಗಡಿಯಲ್ಲಿ ಒಂದು ಕೌಂಟರ್ ಇದೆ.

ಈ ಹೊಟೇಲ್ ನಲ್ಲಿ ಬಹಳಷ್ಟು ಟೇಬಲ್ ಗಳನ್ನು ಮತ್ತು ಕುರ್ಚಿಗಳನ್ನು ಇಟ್ಟಿದ್ದಾರೆ.

ಈ ಮಜೀದ್ ಗೆ ಬಹಳಷ್ಟು ಕಿಟಕಿಗಳು ಇವೆ.

ಈ ಪೋಸ್ಟಲ್ ಮೇಲೆ ಸೆಲ್ ಫೋನ್ ನಂಬರ್ ಕೂಡ ಹಾಕಿದ್ದಾರೆ.

ಇಲ್ಲಿ ಬಹಳಷ್ಟು ಚೇರ್ ಗಳನ್ನು ಇಟ್ಟಿದ್ದಾರೆ.

ಈ ಅಂಗಡಿಯಲ್ಲಿ ಬಹಳಷ್ಟು ಕಾಸ್ಮೆಟಿಕ್ ಸಾಮಾನ್ ಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ಒಂದು ಅಂಗಡಿ ಅಥವಾ ಗೋಡೌನ್ ಇದೆ.

ಮತ್ತು ಇಲ್ಲಿ ಒಂದು ದೊಡ್ಡ ಹಾರ್ ಇದೆ.

ಸುತ್ತ ಮುತ್ತದಲ್ಲಿ ಬಹಳಷ್ಟು ಮರ ಗಿಡಗಳು ಇವೆ.

ಆ ಸ್ಟೇಜ್ ಗೆ ಬಹಳಷ್ಟು ಹೂಗಳಿಂದ ಅಲಂಕರಿಸಲಾಗಿದೆ.

ಮತ್ತು ಈ ಪೋಸ್ಟರ್ ಮೇಲೆ ಬಹಳಷ್ಟು ಚಿತ್ರಗಳನ್ನು ಹಾಕಿದ್ದಾರೆ.

ಈ ಅಂಗಡಿಯಲ್ಲಿ ಬಿಸ್ಕೆಟ್ಸ್ ಗಳು ಸಮೋಸಗಳು ಮತ್ತು ಅನೇಕ ತಿನ್ನುವ ಸಾಮಾನ್ಗಳು ಇವೆ.